ಇಲ್ಲಿ ಆಹ್ಹ್ ನಮ್ ಮನೆ ಹಿಂದೆ ಒಂದು ರೋಡ್ ಇದೆ ಸಿದ್ದಯ್ಯ ರೋಡ್ ಅಂತ. ಅಲ್ಲಿ ಒಂದು ಖಾಲಿ ಜಾಗ ಇತ್ತು ಅವಾಗ ಇವಾಗ ಆಹ್ ಅದನ್ನ ಕ್ಲೀನ್ ಮಾಡ್ಬಿಟ್ಟಿ ಮನೆ ಕಟತಾ ಇದಾರೆ ಏನೋ ಮಳಿಗೆಗಳು.

ಒಂದ್ ತಿಂಗಳ್ ಹಿಂದೆ ನಾವು ಗೋಕರ್ಣ ಟ್ರಿಪ್ ಗೆ ಹೋಗಿದ್ವಿ. ಅಲ್ಲೊಂದು ಕೋಟೆ ಇತ್ತು ಎಂತಾ ಕೋಟೆ ಅಂದ್ರೆ ಎಷ್ಟು ಚೆನ್ನಾಗಿತ್ತು ದೊಡ್ದು .